ಇದು ನಮ್ಮ ಮಿರಾಜ್ ಸಿನೆಮಾ ಹಾಲ್ ಎಲ್ಲಾದಂತ್ ಅಂದ್ರೆ ಇದ್ ರಿಲೈನ್ಸ್ ಮಾರ್ಟ್ ಅದಲ್ಲಾ ಅದ್ರ್ ಒಳಾಗದ ಅಲ್ಲಿ ನಂ ಫ್ರೆಂಡ್ ಒಬ್ಬಕ್ಕಿ ಅಧಾಳ್ ಆಕಿನು ಕೆಲ್ಸ ಮಾಡ್ತಳ್ ಆಕಿನ್ ಎಷ್ಟ್ ಸ್ಯಾಲ್ರಿ --

ಇದು ಜನವರಿ ಇಪ್ಪತ್ತೆರಡ್ನೇ ನಡೆದ ರಾಮ್ ಶ್ರೀ ರಾಮ್ ಅವ್ರು ನಮ್ಮೆಲ್ಲರ ಮನೆನಲ್ಲಿ ಬಂದಿದ್ದಾರೆ ಅದಿಕ್ಕೆ ಮೋದಿ ಅವ್ರು ಹೇಳಿದಿದ್ದ್ರು --

ಊ ಒಂದು ಹೊಸ ಕೋಲೆಜ್ ಚಾಲು ಆಗಿದೆ ನಮ್ಮ್ ರೈಯ್ಚೂರಲ್ಲೀ ರೈಯ್ಚೂರ್ ಯೂನಿವರ್ಸಿಟಿ ಕೋಲೆಜು ಭಾರೀ ಫೇಮಸ್ ಭರ್ಜರಿ ಇದೆ ಒನ್ಸಲಿ ಒಬ್ಬಕ್ಕೊಡಿ ಏನ್ಮಾಡಣಾ --

ಎಕ್ಸಾಮ್ ಅಲ್ಲಿ ಫೇಲ್ ಆತೀನ್ ಅಂತ ಅನ್ಸ್ಕೊಂಡ್ ಬಿಟ್ಟು ಮ್ಯಾಲಿಂದ ಕೆಳಗ್ ಬಿದ್ದಳಾ ಲಾಶ್ಟ್ ಇಂದ ಬಿದ್ರುನು ಆಕಿಗ್ ಏನು ಆಗಿಲ್ಲ ಆರ್ ತಿಂಗ್ಳ್ ಆರಾಮ್ ಮಾಡಂತ ಕೊಟ್ಟಾರ ಅಷ್ಟೇ .

ತ್ತು ಆದ್ರೂ ಅನಿಲ್ ಅವ್ರ್ ನಮ್ಮ್ ಫ್ರೆಂಡು ನಾವ್ ಅ ಅವ್ರಿಗ್ ಮೋಸ ಯಾವಾಗ್ಲೂ ಮಾಡಲ್ಲ ಅವ್ರ್ ನಮ್ಮ್ ಫ್ರೆಂಡ್ ಅಂದ್ರ್ ನಾವು ಉನ್ನತಿ ಕ್ಲಾಸಿಗ್ ಬರ್ತಾಯಿದ್ದೀವಲ್ಲ ಆವಾಗ್ಲಿಂದ ಅವ್ರ್ ಫ್ರೆಂಡ್ ಆಗ್ಯಾರ.

ಇದು ನಮ್ಮ್ ರಯ್ಚೂರಿನ ಹಿಂಗ್ಲಾಜ್ ಬುಕ್ ಡಿಪೋ ಇದ್ರಲ್ ಎಲ್ಲಾ ಬುಕ್ಸ್ ಸಿಕ್ತವೆ ನೀವ್ ನೀಟಿಗ್ ಹೋಗೋದ್ಬೇಕು ಜೆ.ಈ.ಈ. ಹೋಗೋದಿರುವೆ ಏನಾದ್ರು --

ಇದ್ ನಮ್ಮ್ ಸ್ಟೇಷನ್ ಅಲ್ಲೀ ಇರುವ ರಸ್ತೆ ಮತ್ತ್ ಅದ್ರ ಬಾಗ್ಲಗ್ ಬ್ರಿಡ್ಜ್ ಇದೆ ಇದು ಆಂಟಿ ಮತ್ತೆ ಅಂಕಲ್ ಹೋಗ್ತಾಯಿದ್ದರಲ್ಲ ಅಂಕಲ್ಲು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ಇದು ನಮ್ಮ್ ರಯ್ಚೂರಿನ --

ನಾವ್ ದಿನ ಹೋಗಿ ಬರ್ತೀವಿ ನಮ್ಮ್ ಮನೆಯಿಂದ ಭಾಳ ದೂರದ ಆದ್ರೂ ನಾವ್ ಹೋಗ್ --

ಇದೂ ಎಲೆಕ್ಷನ್ ನಡೀತಯಿದೆ ನಮ್ಮ್ ಮನೆ ಹತ್ರ ಅಂದ್ರೆ ಇವ್ರ್ ಬಂದ್ಬಿಟ್ಟು ನಮ್ಮ್ ಆಂಟಿ ಅವ್ರು ಶೋಭಾ ಅಂತ.

ಇದು ನಮ್ಮ್ ರಾಯ್ಚುರ್ ಅಲ್ಲಿರುವ ಹೇರೆಮನೆಸ್ ಹತ್ರ ಇರುವ ಒಂದು ಪ್ಲೇಸ್ ಅಂದ್ರೆ ಎಂಜೋಯ್ಮೆಂಟ್ ಗೋಸ್ಕರ ಇನ್ನೊಂದು ವಾಸಿನ್ ಅವರ್ ಹತ್ರನು ಇದೆ ಗಾರ್ಡನ್ ಅಲ್ಲಿ --

ಎಲ್ಲಾ ನಾವ್ ಎಂಜೋಯ್ಮೆಂಟ್ ಮಾಡಿ ನಮಗ್ ಊಟನು ಇಟ್ಟಿದ್ರು ಆದ್ರೂ ನಮ್ಮ್ ಅಮ್ಮಂಗ್ ಅಷ್ಟು ಊಟ ಕೊಟ್ರು ನನಗ್ ಕೊಟ್ಟಿಲ್ಲ --

ಮಕ್ಳೂ ಸ್ಕೂಲಿಗ್ ಹೋಗಿ ದಿನ ಟೈಯರ್ಡ್ ಆಗ್ತಾರೆ ಅದಕ್ಕೆ ಸಂಡೇ ಸಂಡೇ ಎಲ್ಲಾ ತಂದೆ ತಾಯ್ಯವ್ರು --

ಭಾಳ ಎಂಜೋಯ್ ಮಾಡಿ ನಾನ್ ಓದೋದ್ ಬಿಟ್ಟು ಸುಮ್ನೆ ಎಂಜೋಯ್ ಮಾಡ್ಕೊಂಡ್ ಕುಂತಿನ್ ಮತ್ತೆ ನಮ್ಮನೇಗ್ ಭಾಳ ಬೈದ್ರು --

ಓದಿದ್ದೆ ನಾನೇ ಕ್ಲಾಸ್ ಅಲ್ಲಿ ಫಸ್ಟ್ ರಾಂಕ್ ಇದ್ದೆ .

ಮೊನ್ನೆ ಯೋಗ ದಿನ ಇತ್ತು ಆಹ್ಹ್ ದಿನ ನಾವ್ ಚಲೋ ಯೋಗ ಮಾಡಿದ್ವಿ ನಮ್ಮ್ ಸ್ಕೂಲ್ ಅಲ್ಲಿ ದಿನ ಯೋಗ ಮಾಡ್ತಾರೆ ಆದ್ರೆ ಇವ್ರ್ ಎಲ್ಲರೂ --

ನಮ್ಮಾ ಕೋಲೊನಿಯಲ್ಲಿ ಗಾರ್ಡನ್ದಲ್ಲಿ ದಿನ ಯೋಗ ಮಾಡ್ತಾರೆ ಯೋಗ ಮಾಡದ್ರೆ ನಮ್ಮ್ ಬೋಡಿ ಫಿಟ್ಟ್ ಇರತ್ತೆ ಏನು ರೋಗ ಬರದಿಲ್ಲ.

ಜಾಹ್ಹ್ ಬಹಳಷ್ಟು ಇದ್ ಮಾಡ್ಬೇಕಂದ್ರೆ ಮುದುಕರು ಜಾಸ್ತಿ ಮಾಡ್ತಾರೆ ಮತ್ತೆ ಯಂಗ್ ಪೀಪಲ್ ಜಾಸ್ತಿ ಮಾಡ್ತಾರೆ.

ಆದ್ರೂ ಅವ್ರು ಯು.ಪಿ.ಎಸ್.ಸಿ. ಸ್ಟಡೀಸ್ ಮಾಡ್ತಾಯಿದ್ದಾರೆ ಇಲ್ಲಿ ಬುಕ್ಸ್ ಸಿಕ್ತದೆ ಅಂದ್ರೆ ಐ.ಪಿ.ಎಸ್ ಯು.ಪಿ.ಎಸ್.ಸಿ. --

ನೀವ್ ಬರ್ತೀರ ಅನ್ನೋದೆ ನಮ್ಗ್ ಗೊತ್ತಿದೆ ಆದ್ರೂ ನಾವ್ ನಿಮಗ್ ರಿಕ್ವೆಸ್ಟ್ ಮಾಡ್ತಿದ್ವಿ ಅಂದ್ರೆ ಇದ್ ನಮ್ಮ್ ದೊಡ್ಡ್ ತನ ನೀವ್ ಬರಲ್ಲ ಅಂದ್ರೆ ಅದ್ ನಿಮ್ಮ್ ದಡ್ದ್ ತನ ನೀವ್ ಬಂದೊಗ್ .

ನೀವ್ ಯದ್ದಕಾ ಅದಿಕ್ಕ ಅನ್ನದ್ ಕ್ವಶನ್ ಕೇಳ್ಬಾರ್ದ್ ನನ್ನ್ ಲೆವೆಲ್ ಜಾಸ್ತಿ ಮಾಡೋಕ್ ಎಲ್.ಪಿ. ಎಲ್.ಪಿ.ಜಿ. ಫುಲ್ ಫಾಮ್ ಏನ್ ಗೊ --

ಅಬೀ ಅವ್ದ ಅವ್ರುದು ಹೆಸರೂ ಅಬಿಜಿತ್ತು ಅವ್ರ ಅಭೀ ಅಭೀ ಸಿಂಗರ್ ಅಂತ ಇನ್ಸ್ಟಾಗ್ರಾಮ್ ಐ.ಡಿ ಇದ ಲೈಕ್ ಮಾಡ್ರಿ ಅವ್ರ .